ಈ ಚಿತ್ರದಲ್ಲಿ ಒಂದು ಎತ್ತರವಾದ ಆರ್ಚ್ ಅನ್ನು ಗಮನಿಸಬಹುದು.

ಇದರಲ್ಲಿ ಒಬ್ಬ ಮನುಷ್ಯನು ಕುಳಿತುಕೊಂಡಿರುವುದನ್ನು ಸಹ ಕಾಣಬಹುದು.

ಹಾಗೆ ಅಷ್ಟರ್ ಹಾಸ್ಪಿಟಲ್ ಇಂದು ಒಂದು ಕಟ್ಟಡದ ಮೇಲೆ ಬರೆಯಲಾಗಿದೆ.

ಹಾಗೆ ಇಲ್ಲಿ ಬಾಸ್ಕ್ ಸರ್ವಿಸ್ ಎಂದು ಒಂದು ಪೋಸ್ಟರ್ ಅನ್ನು ಅಂಟಿಸಲಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಪಾರ್ಕಿಂಗ್ ಮಾಡುವ ಜಾಗ ಎಂದು ಹೇಳಬಹುದು.

ಹಾಗೆ ಒಂದು ದೊಡ್ಡದಾದ ಮರವನ್ನು ಸಹ ಕಾಣಬಹುದು.

ಹಾಗೆ ಇದರ ಒಳಭಾಗದಲ್ಲಿ ಒಬ್ಬಳು ಮಹಿಳೆಯಳು ಕುಳಿತುಕೊಂಡಿರುವುದನ್ನು ಸಹಾ ನೋಡಬಹುದು.

ಹಾಗೆ ಚಾವಣಿಗೆ ಬಿಳಿ ಬಣ್ಣವನ್ನು ಬಳಿಯಲಾಗಿದೆ.

ಹಾಗೇ ಇಲ್ಲಿ ಕಟ್ಟಡದ ಮುಂಭಾಗದಲ್ಲಿ ಹಲವಾರು ಕೊರಿಯರ್ಸ್ ಗಳನ್ನು ಸಹ ಕಾಣಬಹುದು.

ಹಾಗೆ ಕುಂಡಹಳ್ಳಿ ಎಂದು ಕಟ್ಟಡದ ಮೇಲೆ ಬರೆಯಲಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮಾರುಕಟ್ಟೆ ಎಂದು ಹೇಳಬಹುದು.

ಹಾಗೇ ಇಲ್ಲಿ ಹಲವಾರು ತರಕಾರಿಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಆಫೀಸ್ ಅನ್ನು ಕಾಣಬಹುದು.

ಹಾಗೆ ಒಂದು ವೈಟ್ ಬೋರ್ಡಿನಲ್ಲಿ ಏನೋ ಬರೆದಿರುವುದನ್ನು ಸಹ ನೋಡಬಹುದು.